ಗಿಳಿಗಳು ನೋಡಲು ತುಂಬಾ ಚನ್ನಾಗಿದೆ ಉಹ್ ಮತ್ತು ಇವು ಹೊರದೇಶದ ಗಿಳಿಗಳು ಅಂತ ಹೇಳಬಹುದು ಸಾಕಲು ಒಳ್ಳೆ ತಿನ್ನಲು ಒಳ್ಳೆ ಆಹಾರಗಳಿದವೆ ಒಳ್ಳೆ ಜಾಲರಿಗಳನ್ನು ಮಾಡಿ ಮಾಡಿಟ್ಟಿದ್ದಾರೆ .

ಈಜುಕೊಳ ನೋಡಲು ತುಂಬಾ ಚನ್ನಾಗಿದೆ ನೀರುಗಳು ತುಂಬಾ ಚನ್ನಾಗಿದೆ.

ವಸ್ತುವಾಗಿದೆ ಕೃಷ್ಣನನ್ನು ಪೂಜೆ ಮಾಡಬಹುದು ಮತ್ತು ರಾಧಾ ಕೃಷ್ಣ ಎಲ್ಲಾ.

ನಮ್ಮ ಮಕ್ಕಳು ಖುಷಿಯಿಂದಾ ತಮ್ಮ ಪಾಲಕರ ಜೊತೆಗೆ ಆಟ ಆಡಲು ಒಳ್ಳೆಯ ಸ್ಥಳವಾಗಿದೆ ಮತ್ತು ಸುರಕ್ಷಿತವಾಗಿ ಇದು ತುಂಬಾ ಚನ್ನಾಗಿ ಕಟ್ಟಿದ್ದಾರೆ.

ಅಹ್ ಸೂರ್ಯನ ಕಿರಣಗಳು ಸಹ ನೀರಿನ ಮೇಲೆ ಅಗಾದವಾದ ಶಕ್ತಿಯನ್ನು ತುಂಬುತ್ತಿದೆ.

ಶಿವಾಜಿ ಕೈಯಲ್ಲಿ ಒಳ್ಳೆ ಬಾವುಟ ಇದೆ.

ಆಕ್ಸಿಲೇಟರ್ಸು ತುಂಬಾ ಚನ್ನಾಗಿದೆ ಮಕ್ಕಳು ಆಟ ಆಡಬಹುದಾದಂತಹ ವಸ್ತು ಆಗಿದೆ ಇದು ನೋಡಲು ತುಂಬಾ ಚನ್ನಾಗಿದೆ ಒಳ್ಳೆ ಲೈಟಿಂಗ್ಸ್ ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ ಮಕ್ಕ ಮಗು ಆಟ ಆಡುವಂತ ಕಾರ್ ಸಹಿತ ಇದೆ ಒಳ್ಳೆ ಟೈಲ್ಸ್ ಗಳನ್ನು ಸಹ ಹಚ್ಚಿದ್ದಾರೆ .

ನೋಡಲು ಹಲವಾರು ಡಂಬಲ್ಸ್ ಗಳಿವೆ ಅಹ್ ಹತ್ತಾರು ಡಂಬಲ್ಸ್ ಗಳಿವೆ ಈ ಡಂಬಲ್ಸ್ ಗಳಿಗೆ ಪ್ರತಿಯೊಂದು ಕಲರ್ ಹಳದಿ ಆಗಿದೆ .

ಅಹ್ ನೋಡಲು ತುಂಬಾ ಚನ್ನಾಗಿದೆ ಮಲ್ಟಿಪಲ್ಸ್ ಜಿಮ್ ಅಂತ ಕಾಣುತ್ತೆ ಇದು.

ಇಲಾಖೆಯ ಮುಂದೆ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ತಮ್ಮ ಕೆಲಸಗಳನ್ನು ಮಾಡಿಸಿ ಕೊಳ್ಳಲು ಬಂದಿದ್ದಾರೆ ಹಲವಾರು ಜನರು ಸರದಿ ಸಾಲಿನಲ್ಲಿ ನಿಂತ್ತಿದ್ದಾರೆ.

ಈ ಡ್ಯಾಮ್ ಅನ್ನು ನೀರನ್ನು ಶೇಖರಣೆಯನ್ನು ಮಾಡಿ ಇಟ್ಟುಕೊಂಡಿದೆ ಇನ್ನು ಡ್ಯಾಮ್ ನ ನೀರನ್ನು ಹೊರ ಬಿಟ್ಟಿಲ್ಲಾ.

ಇವು ಫ್ಯಾಷನ್ ಮರಗಳಾಗಿವೆ ಮನೆಮುಂದೆ ಬೆಳೆಸಬಹುದಾದಂತ ಮರಗಳಾಗಿವೆ ಅಹ್ ತುಂಬಾ ಚನ್ನಾಗಿ ಗಿಡಗಳನ್ನು ಬೆಳೆಸಿದ್ದಾರೆ.

ಈ ರೋಡ್ ಮೇಲೆ ಕಾರ್ ಗಳು ಹೋಗುತ್ತಿವೆ ರೋಡ್ ತುಂಬಾ ಶುಚಿಯಾಗಿದೆ .

ಈ ಇಮೇಜ್ ನೋಡಲು ತುಂಬಾ ಚನ್ನಾಗಿದೆ ತುಂಬಾ ವಾಲ್ಗೆಯ ಒಳ್ಳೆಯ ಕಲರ್ ಅನ್ನು ಮಾಡಿದ್ದಾರೆ.

ಒಳ್ಳೆಯ ಹಸಿರು ಲೈಟ್ ಇದೆ ಒಳ್ಳೆ ಹಸಿರು ಕಲರ್ ಅನ್ನು ಹೊಡೆದ್ದಿದ್ದಾರೆ ಈ ವಾಲಗೆ ಲೈಟಿಂಗ್ಸ್ ತುಂಬಾ ಚನ್ನಾಗಿದೆ ಕರ್ಟನ್ಸ್ ತುಂಬಾ ಚನ್ನಾಗಿದೆ.

ಮತ್ತು ಕರ್ಟನ್ ಗಳು ತುಂಬಾ ಚನ್ನಾಗಿದೆ ಲೈಟಿಂಗ್ಸ್ ತುಂಬಾ ಚನ್ನಾಗಿದೆ .

ಮಕ್ಕಳು ಶುಚಿಯಾದ ಡ್ರೆಸ್ ಗಳನ್ನು ತೊಟ್ಟಿದ್ದಾರೆ.

ಅಹ್ ಒಳ್ಳೆಯ ವಾಲ್ಗಿಕ ವೈ ಕಲರನ್ನು ಹೊಡೆದ್ದಿದ್ದಾರೆ ನೋಡಲು ತುಂಬಾ ಚನ್ನಾಗಿದೆ.

ಗುಲಾಬಿ ಕೂಡ ಇಟ್ಟಿದ್ದಾರೆ. ಒಳ್ಳೆಯ ಮೆಸ್ ಗಳನ್ನು ಹಾಕಿದ್ದಾರೆ.

ಆ ಯುವತಿ ಆರಾಮಾಗಿ ಟೀಯನ್ನು ಕುಡಿತ್ತಿದ್ದಾನೆ ಮತ್ತು ಬಿಸ್ಕೆಟ್ ಸಹ ಇದೆ.

ಈ ವ್ಯಕ್ತಿಯು ಅಹ್ ಜೇಬಲ್ಲಿ ಒಳ್ಳೆಯ ಮೊಬೈಲ್ ಫೋನ್ ಇದೆ ಹೌದಿಲ್ಲ --